ಹಾಗೆಯೆ ತರಹ ತರಹದ ಅ ಬೇಸನ್ ಗಳು ಕೂಡ ಕಾಣುತ್ತಿವೆ ಹ್ಯಾಂಡ್ ವಾಶ್ ಮಾಡಿಕೊಳ್ಳಲು ಯೂಸ್ ಮಾಡುವ ಬೇಸನ್ ಗಳು ಇವೆ .

ಇಲ್ಲಿ ತುಂಬಾ ಜನರು ನಿಂತಿದ್ದಾರೆ ಅವರು ಮೊಬೈಲ್ ಯುಸ್ ಮಾಡುತ್ತಿದ್ದಾರೆ ಸ್ವಲ್ಪ ಜನ ಮೂವ್ ಆಗುತ್ತಿದ್ದಾರೆ ಹಾಗೆಯೇ --

ಇದು ಒಂದು ಬೇಕರಿ ಇದೆ ಈ ಬೇಕರಿಯಲ್ಲಿ ಅನೇಕ ತರಹ ತರಹದ--

ಸ್ವೀಟ್ ಗಳು ಮತ್ತು ಚಾಕಲೇಟ್ ಗಳು ಕಾಣುತ್ತಿವೆ ಹಾಗೆ ಅಲ್ಲಿ ಬಿಸ್ಕೆಟ್ ಗಳು ಕ್ಯಾಟ್ ಬೆರಿ ಸೆಲೆಬ್ರೇಶನ್ಗಳು ಕಾಣುತ್ತಿವೆ.

ಹಾಗೆ ಒಂದು ಡಸ್ಟ್ ಬಿನ್ ಕಾಣುತ್ತಿದೆ ಹಾಗೆ ಗಿಡಗಳು ಕೂಡ ಇವೆ.

ಗಾರ್ಡನ್ ಕೂಡ ಇದೆ ಕೂಳ್ ಕುಳಿತುಕೊಳ್ಳಲು ಕುರ್ಚಿಗಳು ಕೂಡ ಇವೆ .

ಇದು ಒಂದು ಮದುವೆಯ ಮಂಟಪವು ಇದೆ ಆ ಮದುವೆಯ ಮಂಟಪದಲ್ಲಿ ನವಿಲು ಗಿರಿಯಿಂದ ನಿಂಗರಿಸಿದ್ದಾರೆ.

ಇಲ್ಲಿ ಟಿ_ವಿ ಮತ್ತು ಫ್ರಿಡ್ಜ್ ವಾಷಿಂಗ್ ಮಷೀನ್ ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸ್ ಗಳು ಸಿಗುತ್ತವೆ.

ಒಕಿನವ ಸ್ಕೂಟರ್ಸ್ ಅಂತ ಎಲೆಕ್ಟ್ರಾನಿಕ್ ಸ್ಕೂಟರ್ ಇದೆ ಇಲ್ಲಿ ಒಳಗಡೆ ಒಬ್ಬ ಹೆಣ್ಣುಮಗಳು ಅವರ ಜೊತೆ ಸಂಭಾಷಣೆಯನ್ನು ಮಾಡುತ್ತಿದ್ದಾಳೆ ಹಾಗೆ--

ಹುಡುಗಿಯರ ಶೂಸ್ಗಳು ಹುಡುಗರ ಶೂಸ್ಗಳು ಕೂಡ ಇವೆ ಹಾಗೆ ಲೈಟ್ ಗಳು ಕೂಡ ಕಾಣುತ್ತಿವೆ.

ಇದು ಒಂದು ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗಿನ ಹೊರಗಡೆ ಒಂದು ಗಾಡಿ ನಿಂತಿದೆ.

ಪಾರ್ಕ್ ಅಲ್ಲಿ ಸ್ವಲ್ಪ ಜನ ಮ್ಯಾಟ್ ಅನ್ನು ಹಾಕಿಕೊಂಡು ಯೋಗ ಮಾಡುತ್ತಿದ್ದಾರೆ ಹಾಗೆಯೇ ಅಲ್ಲಿ ದೂರದಲ್ಲಿ ಇಬ್ಬರು --

ಎಲ್ಲಿ ಒಬ್ಬಳು ಟೀಚರ್ ಇದ್ದಾಳೆ ಅವಳು ಮಕ್ಕಳಿಗೆ ಆರ್ಟ್ ಅಂಡ್ ಕ್ರಾಫ್ಟ್ ಹೇಳುಕೊಡ್ ಹೇಳುಕೊಡುತ್ತಿದ್ದಾಳೆ.

ಎಲ್ಲಾ ಮಕ್ಕಳ ಹತ್ತಿರ ಪೇಪರ್ಸ್ ಗಳು ಇವೆ ಅವರು ಅದನ್ನು ಕತಟ್ಟು ಮಾಡಿ ಏನೋ ಮಾಡುತ್ತಿದ್ದಾರೆ.

ಇದು ಒಂದು ಶ್ರೀ ರೇವಣ ಸಿದ್ದೇಶ್ವರ ಪ್ರಿಂಟಿಂಗ್ ಪ್ರೆಸ್ ಅಂತ.

ದೊಡ್ಡದಾದ ಬೋರ್ಡನ್ನು ಹಾಕಿದ್ದಾರೆ ಅಲ್ಲಿ ವೆಡ್ಡಿಂಗ್ ಕಾರ್ಡ್ ಸಿಗುತ್ತವೆ ವಿಸಿಟಿಂಗ್ ಕಾರ್ಡ್ ಕೂಡ ಸಿಗುತ್ತವೆ ಹಾಗೆ--

ವ್ಯಕ್ತಿ ಗುಂಪು ಮಾಡಿ ಹಾಕುತ್ತಿದ್ದಾರೆ ಅವನ ಪಕ್ಕದಲ್ಲಿಯು ಕೂಡ ಒಬ್ಬ ಮನುಷ್ಯ ಹೂವುಗಳನ್ನು ಕೆತ್ತುತ್ತಿದ್ದಾರೆ.

ಆಕಡೆ ಹೆಣ್ಣು ಮಕ್ಕಳುಗಳು ಕೂಡ ಹೂವೂಗಳನ್ನು ಕಿತ್ತುತ್ತಿದ್ದಾರೆ ದೂರದಲ್ಲಿ ಒಂದು ಚಿಕ್ಕದಾದ ಪುಟ್ಟದಾದ ಮನೆಯು ಕೂಡ ಕಾಣು--

ಬಟ್ಟೆಯು ಹಾಕಿದ್ದಾರೆ ಇಟಂಗಿಗಳು ಕೂಡ ಕಾಣುತ್ತಿವೆ ಒಂದು ಬೋರ್ಡ್ ಇದೆ ಹಾಗೆ ಅದರ ಪಕ್ಕದಲ್ಲಿ ಒಂದು ಚೇರ್ ಇದೆ.